ಕೆಳಗಡೆ ಹಚ್ಚ ಹಸಿರಾಗಿ ಗಾರ್ಡನ್ ಇದೆ.

ಇಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳು ಎದ್ದು ನಿಂತಿದಾರೆ.

ಇಲ್ಲಿ ತುಂಬಾ ಚೇರುಗಳಿವೆ ಮತ್ತು ಬೆಂಚ್ ಇದೆ.

ಮತ್ತು ಇಲ್ಲಿ ಬೇರೆ ಬೇರೆ ವಸ್--

ಇಲ್ಲಿ ಚಾಕ್ಲೆಟ್ ಬಾಕ್ಸ್ ಗಳನ್ನು ಇಟ್ಟಿದ್ದಾರೆ.

ಮತ್ತು ಇಲ್ಲಿ ಒಂದು ಸಿ_ಸಿ_ಟಿ_ವಿ ಇದೆ.

ಇದು ಒಂದು ಫ್ರೂಟ್ ಶಾಪ್ ಇದೆ.

ಮತ್ತು ಆಯಿಲ್ ಬಾಕ್ಸ್ ಗಳನ್ನು ಇಟ್ಟಿದ್ದಾರೆ.

ಇದು ಫೈವ್ ಸ್ಟಾರ್ ಹೋಟೆಲ್ ಇದೆ.

ಮತ್ತು ಇದು ಮೇನ್ ರೋಡ್ ನ ಪಕ್ಕದಲ್ಲಿಯೇ ಇದೆ.

ಇಲ್ಲಿ ನಮ್ಮ ಇಲ್ಲಿ ನಮ್ಮ ತರಕಾರಿ ಅಂಗಡಿ ಅಂತ ಬರೆದಿದೆ.

ಇಲ್ಲಿ ಹಲವಾರು ತರಹದ ತರಕಾರಿಗಳು ದೊರೆಯುತ್ತವೆ.

ಇದು ಬಂದು ಜಿಲ್ಲಾ ಶ್ರೀಶಕ್ತಿ ಭವನ್ ಮಾರುಕಟ್ಟೆ ಕಟ್ಟಡ ಬೀದರ್ನಲ್ಲಿ ಇದೆ ಇದು.

ಇಲ್ಲಿ ಕಿಟಕಿಗಳಿವೆ ಮತ್ತು ಒಂದು ಸೈಕಲ್ ನಿಂತಿದೆ.

ಇಲ್ಲಿ ಸಿಸಿಟಿವಿ ಇದೆ ಫ್ಯಾನ್ ಇದೆ.

ಇದು ಒಂದು ಬಟ್ಟೆಯ ಅಂಗಡಿ ವಿದೆ.

ಮತ್ತು ಒಂದು ಫ್ರಿಡ್ಜ್ ಇದೆ ಮತ್ತು ಪ್ರಿಂಟಿಂಗ್ ಮಿಷನ್ ಇದೆ.

ಹಿಂದೆ ಒಬ್ಬ ಮಹಿಳೆ ಅಡುಗೆ ಮಾಡ್ತಾ ಇದ್ದಾಳೆ.

ಪನ್ನೀರಿದೆ ಅಲ್ಲಿ ಹಚ್ಚ ಹಸಿರಾಗಿ ಗಿಡಗಳಿವೆ.

ಇಲ್ಲಿ ವ್ಯಕ್ತಿಗಳು ಅಗರಬತ್ತಿ ಹಿಡಿದು ಡುಬ್ಕಿ ಹೊಡಿತಾ ಇದ್ದಾರೆ.

ಮತ್ತು ಐಬ್ರೋ ಮಾಡುತ್ತಾರೆ ಮೆಹಂದಿ ಹಾಕುತ್ತಾರೆ ಸ್ಯಾರಿ ಅನ್ನೂ ಉಡಿಸುತಾರೆ.

ಇಲ್ಲಿ ಲೈಟಿಂಗ್ ಸಿಸ್ಟಮ್ ಅನ್ನು ಚೆನ್ನಾಗಿ ಮಾಡಿದಾರೆ.

ಇದು ಒಂದು ಪೆಟ್ರೋಲ್ ಪಂಪ್ ಇದೆ.

ಇಲ್ಲಿ ಪೆಟ್ರೋಲ್ ಅನ್ನು ಹಾಕುವ ಎರಡು ಮಷಿನ್ ಗಳಿವೆ.

ಇಲ್ಲಿ ನಾಲ್ಕು ಹುಡುಗಿಯರು ಡಾನ್ಸ್ ಅನ್ನು ಮಾಡುತ್ತಾ ಇದ್ದಾರೆ.

ಇಲ್ಲಿ ಕರೆಂಟಿನ ವೈರ್ ಗಳು ಇವೆ.